ಕಂಬಗಳು ಕಾಣಿಸುತ್ತವೆ ಮತ್ತು ಸೋಲಾರ್ ಕಂಬಗಳು ಮೂರು ಕಾಣಿಸುತ್ತವೆ ಒಂದು ಕಲ್ಲಿನ--

ಮೊಬೈಲ್ ಹಿಂದೆ ಹಾಕಿರೋ ಕವರ್ ಗಳನ್ನು ಮಾರುತ್ತಾ ಇದ್ದಾರೆ ಅನ್ಸುತ್ತೆ.

ಹುಲ್ಲಿನ ಹಾಸಿಗೆ ಮೆತ್ತನೆ ಹಾಸಿಗೆ ಇದೆ ಮತ್ತು--

ಚಿಕ್ಕ ಚಿಕ್ಕ ಗುಡಿಗಳು ಕಾಣುಸ್ತಾ ಇದಾವೆ ಕೆಲವೊಂದು ಒಂದು ದೊಡ್ಡ ಗೋಪುರವಿರುವ ದೇವ ದೇವಲಾಯ ಕಾಣುಸ್ತಾ ಇದೆ.

ಈ ಚಿತ್ರದಲ್ಲಿ ಈ ಚಿತ್ರದಲ್ಲಿ ಒಬ್ಬ ಬಾಸ್ ಇದ್ದಾರೆ ಎರಡು ಸಿಬ್ಬಂದಿಗಳಿದ್ದಾರೆ ಒಬ್ಬನು ಗಂಡು ಸಿಬ್ಬಂದಿ ಒಂದು ಹೆಣ್ಣ ಸಿಬ್ಬಂದಿ.

ಒಂದು ನಿಂತಿರುವ ಗೊಂಬೆಗೆ ಟಾಪ್ ಮತ್ತೆ ಹಸಿರು ವೆಲ್ ಹಾಕಿದ್ದಾರೆ ಕುಂತಿರುವ ಗೊಂಬೆಗೆ.

ಆ ಲೈಟುಗಳು ಲೈಟುಗಳು ಅದಾವ ಮನೆಯ ಮೇಲೆ--

ಪ್ಲೇಸ್ ತರ ಕಾಣಿಸ್ತಾ ಇದೆ ಒಂದ್ ಮತ್ತು ಐ_ಯಾಮ್ ಶಾಲಾ ಓಪನ್ ಜಿಮ್ ಎಂಬ ಹಸಿರು ಕಲರಿನ ಬೋರ್ಡ್ ಕಾಣಿಸ್ತಾ ಇದೆ.

ಮತ್ತೆ ತೆಂಗಿನ ಮರಗಳನ್ನು ಎತ್ತಿರ ಎತ್ತರವಾಗಿರುವ ತೆಂಗಿನ ಮರಗಳು ಕಾಣಿಸುತ್ತವೆ ಕೆಲವು ಒಂದಿಷ್ಟು ಜನ ಕಾಣಿಸ್ತಾ ಇದ್ದಾರೆ ಎರಡು ಮಷೀನ್ ಗಳು ಇವೆ.

ಗಡಿಯಾರ ಮತ್ತು ಒಂದು ಎರಡು ಲೈಟುಗಳಿವೆ ಮತ್ತು ಮಷೀನ್ ಟ್ವಿಸ್ಟ್ ಮಾಡೋ ಎರ್ಡು ಮಷೀನ್ ಗಳು ಕಾಣ್ಸ್ತಿವೆ ಒಂದು ಕಂಪುಟರ್ ಕಾಣಸ್ತಿದೆ ಒಂದು--

ಅಲೆ ಗೋಡೆಯ ಮೇಲೆ ಎರಡು ಮೀಟರ್ ಗಳ ಕಾಣಸುತ್ತಾ ಇದಾವೆ ಒಂದು ಬೈಕು ಒಂದು --

ಅ ಕೆಂಪು ಮತ್ತು ನೀಲಿ ಶರ್ಟ್ ಹೊಂದಿರುವ--

ಹುಡುಗ್ರು ಒಂದು ಹುಡುಗಿ ಇರಬಹುದು ಅನ್ಸುತ್ತೆ ಮೋಸ್ಟ್ಲಿ --

ಅ ಇದರ ಒಳಗಡೆ ಈ ಜಿಮ್ ನ ಗೋಡೆಯ ಮೇಲೆ ಜಿಮ್ ಮಾಡುತ್ತಿರುವ ಒಂದು ಚಿತ್ರ ಒಂದು ಭಾವಚಿತ್ರದ ಫೋಟೋ ಇದೆ.

ಮೊದಲನೆಯ ವ್ಯಕ್ತಿ ಕೈಯಲ್ಲಿ ಮೊಬೈಲ್ ಹಿಡಿದಿದ್ದಾನೆ.

ಕಲರ್ ಇದೆ ಅಂದ್ರೆ ನೀಲಿ ಬಣ್ಣ--

ಈ ಚಿತ್ರದಲ್ಲಿ ಒಂದ ಬಿಲ್ಡಿಂಗ್ ಕಾಣ್ತಾ ಇದೆ ಆ ಬಿಲ್ಡಿಂಗ್ ವೈಟ್ ಕಲರ್ ಆಗಿದ್ದು ಬಾ ಬಿಲ್ಡಿಂಗ್ ಮದ್ದೆ ಒಂದು ಪಾರ್ಕ್ ಇದೆ ಗ--

ಇದು ನೀರು ಶೇಖರಣೆ ಮಾಡಲು ರೌಂಡಿ ಸೇಪಿ ನ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ.

ಈ ಚಿತ್ರದಲ್ಲಿ ಟ್ಯಾಕ್ಟರ್ ಹಿಂದಿನ ಭಾಗಗಳು ಎರಡು ಕಾಣಿಸುತ್ತಿವೆ ಆ --

ಟೇಬಲ್ ಎರಡುಗಳು ಮೂರು ಕಾಣಿಸುತ್ತಾ ಎರಡು ನೀಲಿ ಬಣ್ಣದ ಡೈನಿಂಗ್ ಹಾಲ್ ಎರಡು ಟೇಬಲ್ ಗಳು ಕಾಣಿಸುತ್ತವೆ.

ಇವನು ಶೇಕರಣೆ ಮಾಡಿ ಇಟ್ಟಿದ್ದಾರೆ ದೂರದಲ್ಲಿ ಒಂದು ರೂಮ್ ಕಾಣಸ್ತಾ ಇದೆ ರೂಮ್ ಗೆ ಒಂದು ಬಾಗಿಲು ಇದೆ.